ಮೆಟ್ಟಿಲುಗಳು ಮೇಲಕ್ಕೆ ಹೋಗುತ್ತ ಯಾವುದೆ ಕಟ್ಟಡ ಅಥವ ದೇವಸ್ಥಾನಕ್ಕೆ ದಾರಿ ತೋರಿಸಿರುವಂತೆ ಕಾಣಿಸುತ್ತದೆ ಸುತ್ತಲು ಗಿಡ ಮರಗಳು ಮತ್ತು ಹಸಿರು ನಿಸರ್ಗಿಕ ವಾತಾವರ್ಣವನ್ನು ಉಂಟುಮಾಡುತ್ತದೆ.

ಇದು ಇಂಡಿಯನ್ ಆಯಿಲ್ ಸಂಸ್ಥೆಯ ಪೆಟ್ರೋಲ್ ಬಂಕ್ ಆಗಿದೆ ನಿಲ್ದಾಣದ ಎಡ ಭಾಗದಲ್ಲಿ ಕಂಪನಿಯ ಬೋರ್ಡ್ ಹಾಗೂ ತಲೆ ಹರಟೆ ಅಂದರೆ ಶಡ್ನ ಕೊಠಡಿ ಭಾಗವಿದೆ.

ಅಂಗಡಿಯ ಹೆಸರಾಗಿದ್ದು ಮಾ ಚಂಚಲ್ ಟ್ರಯೇ ಫ್ರೋಟ್ಸ್ ಎಂದು ಬರೆಯಲಾಗಿದೆ.

ಅಂಗಡಿ ಒಳಗೆ ಮತ್ತು ಹೊರಗಡೆ ಹಲವಾರು ಹಣ್ಣುಗಳು ಹಾಗು ಕಂದ್ಯಾ ಪದಾರ್ಥಗಳು ಹಂಚಿ ಮಾರಾಟಕ್ಕೆ ಇಡಲಾಗಿದೆ.

ಬಿಳಿ ಮತ್ತು ಕೆಂಪು ಬಣ್ಣದ ಕಾಮಿನೆಶನ ಲ್ಲಿ ವಿನಯಿಸವೊಳಿಸಲ--

ಇದೆ ಕಟ್ಟಡದ ಮೇಲ್ಭಾಗದಲ್ಲಿ ಮರದ ಛಾಯ ಕಾಣಿಸುತ್ತಿದ್ದು ಹಿಂಬದಿಯಲ್ಲಿ ಆಕಾಶವು ತೋರಿಸುತ್ತದೆ.

ಮಹಡಿಯ ಕಟ್ಟಡವಿದ್ದು ಮೊದಲ ಮಹಡಿಯಲ್ಲಿ ಹಲವು ಅಂಗಡಿಗಳು ಮತ್ತು ಕಚೇರಿಗಳು ಇವೆ.

ಅಂಗಡಿ ಹೆಸರಾಗಿ ಮೇಲ್ಭಾಗದಲ್ಲಿ ಬಾಲ್ ಡ್ಯಾಡಿ ಸೋಪ್ ಮತ್ತು ಸಲೂನ್ ಎಂಬ ಬರೆದು ಇದೆ.

ಈ ಅಂಗಡಿಯ ಪುರುಷರಿಗೆ ಸಂಬಂಧಿಸಿದ ಸ್ಪ ಮತ್ತು ಸೌಂದರ್ಯ ಚಿಕಿತ್ಸೆ ನೀಡುವ ಸ್ಥಳವಾಗಿದೆ.

ಅಂಗಡಿಯ ಎಡಬದಿಯಲ್ಲಿ ಕನ್ನಡದಲ್ಲಿ ಮೋಹನ್ ಮಿಷಿನ್ ಮೆಕಾನಿಕ್ಸ್ ಎಂದು ಹೆಸರು ಬರೆಯಲಾಗಿದೆ ಮತ್ತು ಸಂಪರ್ಕಗೆ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ.

ಮದ್ಯೆದಲ್ಲೇ ಸಿಮೆಂಟ್ ನಡುಗೆ ದಾರಿ ಇದ್ದು ಅದು ನೇರವಾಗಿ ಒಂದು ಕಟ್ಟಡದ ವರೆಗೆ ಹೋಗುತ್ತಿದೆ.

ಕಟ್ಟಡದ ಮುಂಭಾಗದಲ್ಲಿ ಜನರು ನೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಏನಾದರೂ ಧಾರ್ಮಿಕ ಕಾರ್ಯಕ್ರಮ ಅಥವಾ ಉಸ್ತವ ನಡೆಯುತ್ತಿರುವುದಾಗಿ ತೋರಿಸುತ್ತದೆ.

ಚಿತ್ರದಲ್ಲಿ ಒಂದು ಆಸ್ಪತ್ರೆ ಮತ್ತು ಕ್ಲಿನಿಕ್ ಕೊರಿಡಾರ್ ಅಥವಾ ಹಾಲು ನಿರೀಕ್ಷಾ ಪ್ರದೇಶವನ್ನು ತೋರಿಸುತ್ --

ಚಿತ್ರದ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯವಿದ್ದು ಇದು ನಗರದ ಪ್ರದೇಶದ ಒಂದು ಕಟ್ಟಡದ ಮೇಲ್ಪಾನಿದಿಂದ ತೆಗೆದ ಫೋಟೋ ಆಗಿದೆ.

ಇನ್ನೊಂದು ಟೇಬಲ್ ಖಾಲಿಯಾಗಿದ್ದು ಅದರ ಮೇಲೆ ಮೇಜಿನ ಕವಚವಿದೆ ಚಿತ್ರದ ಮೇಲ್ಭಾಗದಲ್ಲಿ ಜ್ಯೋತಿ ಅಕ್ಕ ಎಂಬ.

ಇದೊಂದು ಉತ್ಸವ ಪೂಜೆ ಅಥವಾ ಜಾತ್ರೆಯ ಭಾಗವಾಗಿರಬಹುದು.

ಈ ಸೇತುವೆ ಹಲವಾರು ದಂಡೆಗಳ ಮೇಲೆ ನಿಲ್ಲಿಸಕೊಂಡಿದೆ ನದಿ ನೀರು ಪಿಲ್ಲರ್ ಗಳ ಇಳಿಜಾರಿನ ಭಾಗವನ್ನು ಮುಚ್ಚಿಕೊಂಡಿ --

ಡ್ಯಾಮ್ ನ ತಡೆಗೋಡೆ ಕಲ್ಲುಗಳಿಂದ ನಿರ್ಮಿಸಲಾಗಿದ್ದು ಅದು ನೀರನ್ನು ತಡಿಸುವ ಕೆಲಸ ಮಾಡುಸ್ತದೆ.

ಈ ಚಿತ್ರದಲ್ಲಿ ನೀವು ಹೋಟೆಲ್ ಬಿ ಎಸ್ ಪವರ್ ಗ್ರ್ಯಾಂಡ್ ಎಂಬ ಹೋಟೆಲಿನ ಬಿಗಿ ಭಾಗವನ್ನು ನೋಡಬಹುದು.

ಇದು ರಾತ್ರಿ ವೇಳೆಯಲ್ಲಿ ಹೊರಾಂಗಣದಲ್ಲಿ ನಡೆಯುತ್ತಿರುವ ಆಚರಣೆ ಹಲವಾರು ಮಹಿಳೆ ಸೀರೆಯಲ್ಲಿದ್ದಂತೆ ಕುಳಿತು ಪೂಜೆ ಮಾಡುತ್ತಿದ್ದಾರೆ.

ಚಿತ್ರದ ಮಧ್ಯದಲ್ಲಿ ಮತ್ತು ಮುಂದಿನ ಭಾಗದಲ್ಲಿ ಬಣ್ಣ ಬಣ್ಣದ ಇಟ್ಟಿಗೆಗಳಿಂದ ಮಾಡಲಾದ ಚೌಕಟ್ಟುಗಳು ಕಾಣಿಸುತ್ತಿದೆ.